ಒಂದು ದು ಹೂವಿಂದು ದುಕಾನ್ ಅದ. ಎಲ್ಲ ತರದ ಹೂವಲ್ಲಿ ಹಾರಾ ಮಾಡಾರ.

ರಕ್ಕಿದವರು ಕಟಿಸ್ತಾರಾ ಇಂತಿಂತ ಬಿಲ್ಡಿಂಗ್ .

ಇದು ದಾವಕನ ಏನೋ ಗೊತ್ತಿಲ್ಲ ಒಟ್ಟು ಮಂದಿ ಇದ್ದಾರಾ ಹೆಣ್ ಮಕ್ಳು ಇದ್ದಾರೆ ಗಂಡ್ ಮಕ್ಕ್ಳು ಇದ್ದಾರ.